ಹತ್ತು ಬಿಳುಕು ಗೋಡೆಗಳು ಇದಾವ ಅಂದ್ರೆ ಅವು--

ಟ್ಯಾಂಕ್ ಇದ್ದಂಗೆ ಕಾಣ್ಸ್ತತದ ಮತ್ತು ಅಲ್ಲಿ--

ಒಂದು ಪಾದ ಗಿಟ್ಟಿಅದ ಪಾದ ಗಿಟ್ಟಿ--

ಮತ್ತೆ ದಾಲೆಮ್ಬ್ರಿ ಕ್ಷೇಪ ಅಹ್ ಅಹ್ ಮತ್ತೆ ಅಹ್ ಅಹ್ ಮತ್ತ ಏನೋನೋ ಎಲ್ಲಾ ಇದಾವ ಇಲ್ಲಿ.

ಊರಗೆ ಅಹ್ ಅಹ್ ಊರು ಹೊರಗ ಇದಂಗೆ ಕಾಂತತೆ ಇದು ಗಾರ್ಡನ್ ಅದ ಇದು.